ಒಂದು ಸುಂದರವಾಗಿರುವಂತಹ ಒಂದು ಅದ್ಬುತವಾಗಿರುವಂತಹ ಕೆರೆ ಈ ಕೆರೆಯಲ್ಲಿ ನಾವು ನೋಡಬಹುದು ಗಿಡ ಮರಗಳು ಇರುವಂತಹ ಒಂದು ಇದಾಗಿದೆ ಹಲವಾರು ರೀತಿಯಾಗಿ ಮೀನುಗಳು ಹಾಗು ಮೀನುಗಲ್ಲನ್ನ ಹಿಡಿಯುವುದಕ್ಕೆ ಬರುವಂತ ಒಂದು ಕೆರೆ.

ಇದು ಅತಿ ಹೆಚ್ಚು ಜನ ಪ್ರಿಯತೆ ಪಡೆದಿರುವ ಆನೆ ಇದು ನೋಡುವುದಕ್ಕೆ ತುಂಬಾ ದೊಡ್ಡಗಾತ್ರದಲ್ಲಿ ಇರುವಂತಕ್ಕಂತಹ ಒಂದು ಆನೆ ಬರುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಚಿಲ್ಲರೆಯೇ ಅಂಗಡಿ ಈ ಚಿಲ್ಲರೆ ಅಂಗಡಿಗೆ ಬಂದು ಚಿಲ್ಲರೆ ವ್ಯಾಪಾರವನ್ನು ಮಾಡುವಂತಹ ಒಂದು ಚಿಲ್ಲರೆ ಅಂಗಡಿಯಾಡಿದೆ.